ಎಷ್ಟು ಹಾಲು ಕುದಿಸಿ ಹಾಲ್ ನ ಹಾಕ್ಕೊಂಡ್ ಕುಡಿಬೇಕಾ ಬೊರ್ಮಿಟಾ ಸಿಗ್ರೆಟ್ ಒಫ್ --

ಬಸವೇಶ್ವರ ಬುಕ್ ಸ್ಟಾಲ್ ಐತ್ರಿ ಇದು ಬುಕ್ ಸ್ಟಾಲ್ ಅಲ್ಲಿ ಏನ್ ಬೇಕು ಪೆನ್ನು ಪೆನ್ಸಿಲ್ ಬುಕ್ ರಬ್ಬರ ಫೈಲ್ ಗಳಕ--

ಜೀವನದ ಭವಿಷ್ಯ ಸೃಟ್ಲೆಸ್ಸ್ ಅಲ್ಲಿಂದ ಶಿಸ್ತ್ ನಗೆ ಸೀರಿಯಸ್ ಆಗಿ ಬದ್ಲಾತಾವ್ ಅಕಾಡ್ ಒಂದೆರಡು ಹೆಣ್ಣ್ ಮಕ್ಕಳು ಕೂಟವು ಈ ಕಡೆ ಚಿಕ್ಕವಳು ಕೂತಳು ಕಾಂಪಿಟೆ--

ಕಡ್ಮಿ ಮಾಡಕಿಸಂದ್ರ ನೋಡ್ರಿ ಇದ ಹಿಂಗ ನಿಂತೈತಿ.

ಈ ಸಂಗೀತ ಮಹಲ್ ದಾಗ್ ಏನೆಲ್ಲಾ ನರ್ತನೆ ಗಳಾಗಲಿ ನಾಟಕ ಗಳಾಗಲಿ ರಾಜ ಪರಂಪರೆ ಗಳನ್ನ --

ಇಲ್ಲಿ ಮ್ಯಾಲೆ ಅಂತ್ರು ಪುರೋಹಿತ ಮಂತ್ರ ಗಿಂತ್ರ ಓದ್ಲಾತ್ತನ .

ಇಲ್ಲಿ ನೋಡ್ರಿ ಜಿಮ್ ಐತೆ ಜಿಮ್ ಒಳಗೆಲ್ಲ ಇವೆಲ್ಲ